ಇದು ಒಂದು ಕಾಂಪ್ಲೆಕ್ಸ್ ಆಗಿದೆ ಇಲ್ಲಿ ನಾಲ್ಕು ಅಂಗಡಿಗಳನ್ನು ನೋಡಬಹುದಾಗಿದೆ.

ಇದರ ಪಕ್ಕದಲ್ಲಿ ರೇಣುಕಾ ಟ್ರೇಡರ್ಸ್ ಎಂದು ಬರೆಯಲಾಗಿದೆ ಇದರ ಮುಂದುಗಡೆ ಹಲವಾರು ರೀತಿಯ ಸ್ಕೂಟಿ ಗಳನ್ನು ನಿಂದಿರಿಸಿದ್ದಾರೆ.

ಒಂದು ಬಕೆಟ್ ಮತ್ತು ನೀಲಿ ಬಣ್ಣದ ಪ್ಲಾಸ್ಟಿಕ್ ಅಲೆ ಚೀಲಗಳು ಇರುತ್ತವೆ.

ಅದರ ಕೆಳಗೆ ಒಂದು ಬೋರ್ಡ್ ಅನ್ನು ಹಾಕಿದ್ದಾರೆ ಆ ಬೋರ್ಡ್ ನಲ್ಲಿ ಕರ್ನಾಟಕ ಚಿತ್ರ ಕಾಣಿಸುತ್ತಿದೆ ಈ ಅಂಗಡಿಯ ಹೆಸರು ಕರುನಾಡು --

ಹಾಗೆ ಸುತ್ತ ಹಲವಾರು ಚಿತ್ರಗಳನ್ನು ನಿರ್ಮಿಸಿದ್ದಾರೆ ಇದರ ಕೆಳಗಡೆ ಕಲ್ಲು ಬಂಡೆಗಳನ್ನು ಹೊಂದಿಸಿದ್ದಾರೆ.

ಒಬ್ಬ ಶಿಕ್ಷಕಿ ಮಕ್ಕಳಿಗೆ ಅದನ್ನು ಹೇಳಿ ಕೊಡುತ್ತಿದ್ದಾಳೆ ಇವರ ಮುಂದುಗಡೆ ಕಂಪ್ಯೂಟರ್ ಆನ್ ಆಗಿದೆ.

ಪಕ್ಕದಲ್ಲಿ ಹಲವಾರು ರೀತಿಯ ವಸ್ತುಗಳನ್ನ ಇರಿಸಿದ್ದಾರೆ ಇಲ್ಲಿ ಒಂದು ಗ್ಲಾಸ್ ನ ಒಳಗೆ ಕೆಲವು ಮೆಟೀರಿಯಲ್ಸ್ ಗಳನ್ನು ಅತ್ತ ಇತ್ತ ಇಟ್ಟಿದ್ದಾರೆ.

ಇದು ಒಂದು ಡಾಬಾ ಆಗಿದೆ ಇಲ್ಲಿ ಹಲವಾರು ದೊಡ್ಡ ದೊಡ್ಡ ಲೈಟು ಗಳನ್ನು ಹಾಕಿದ್ದಾರೆ.

ಇಲ್ಲಿ ಗಿಟಾರ್ ಗಳು ಕಾಣಿಸುತ್ತಿವೆ ತಬಲಗಳು ಕಾಣಿಸುತ್ತಿವೆ ಪಿಯಾನೋ ಗಳು ಕಾಣಿಸುತ್ತಿವೆ.

ಮುಂದುಗಡೆ ಒಂದು ತೆಂಗಿನ ಮರ ಇದೆ ಇದರ ಹಿಂದುಗಡೆ ಇನ್ನೊಂದು ಮರ ಕಾಣಿಸುತ್ತಿದೆ.

ಇದು ಒಂದು ಏರ್ಪೋರ್ಟ್ ಹಾಗಿದೆ ಇಲ್ಲಿ ಹಲವಾರು ವ್ಯಕ್ತಿಗಳು ಇದ್ದಾರೆ ಒಬ್ಬ ವ್ಯಕ್ತಿ ಏರ್ನ ಮುಂದೆ ನಿಂತುಕೊಂಡು ಫೋಟೋ ವನ್ನು ತೆಗೆದಿದ್ದಾನೆ.

ಪ್ಲೈಟ್ ಆಗಿದೆ ಇದರ ಸುತ್ತಲೂ ಕೆಲವು ಕೆಂಪು ಬಿಳಿ ಬಣ್ಣದ ವಸ್ತುಗಳು--

ಇಲ್ಲಿಯ ಹಲವಾರು ಮೇಕೆಗಳಿವೆ ಕೆಲವು ಮೇಕೆಗಳು ಮೇವನ್ನು ತಿನ್ನುತ್ತಿವೆ.

ಇದು ಕೊಪ್ಪಳದ ಬಸ್ ಸ್ಟಾಂಡ್ ಆಗಿದೆ.

ಇಲ್ಲಿ ಒಬ್ಬ ವ್ಯಕ್ತಿ ಗುಡ್ಡದ ಮೇಲೆ ಹೋಗಿದ್ದಾನೆ ಇಲ್ಲಿ ಹಲವಾರು ರೀತಿಯ ಹುಲ್ಲು ಬೆಳೆದು ನಿಂತಿದೆ.

ಇದಕ್ಕೆ ಪ್ರಗತಿ ಆಟೋಮೊಬೈಲ್ಸ್ ಎಂದು ಬರೆದಿದ್ದಾರೆ ಇದರ ಮುಂದ ಇದರ ಬೋರ್ಡ್ ನಲ್ಲಿ ಟ್ರ್ಯಾಕ್ಟರ್ ನ ಚಿತ್ರ.